ಸಿನಿಮಾ ನೋಡಲು ಎಲ್ಲರಗೂ ತುಂಬಾ ಇಷ್ಟವಾಗುತ್ತದೆ ಏಕೆಂದರೆ ಸಿನಿಮಾದಲ್ಲಿ ಕಾಮೆಡಿಯನ್ಸ್ ಸಾಂಗ್ಸ್ ಮೂವೀಸ್ ಎಲ್ಲಾ ನೋಡಿ ಒಂದು ಸುಂದವಾದ ಕ್ಷಣವನ್ನು ನೀವು ಕಳೆದುಕೊಂಡು ಬರುತ್ತೀರಾ.

ಕಾಡಿನಲ್ಲಿ ಕಳೆಯುವ ಒಂದೊಂದು ಕ್ಷಣವೂ ಒಂದು ಅಮೂಲ್ಯ--

ಅಲ್ಲಿ ಸಿಗುವ ನೆಮ್ಮದಿ ತೃಪ್ತಿಯನ್ನು ನೋಡಬಹುದು. ಅಲ್ಲಿ ಸಿಗುವ ತಿಂಡಿ ತಿನಿಸುಗಳನ್ನ ತಿಂದಿರಬಹುದು.

ಅದರಲ್ಲಿ ಕುರ್ಕುರಿ ಚಾಕೊಲೇಟ್ ಬೂಸ್ಟ್ ಲಾಲಿಪಾಪ್ ಮುಂತ್ತಾದ ಬಿಸ್ಕೆಟ್ ಗಳನ್ನೂ ನಾವು ತಿನ್ನಬಹುದು.

ಮೈಸೂರನ್ನು ಟಿಪ್ಪು ಸುಲ್ತಾನ ಆಳುತ್ತಿದ್ದ ಎಂಬ ಪ್ರಾಮುಖ್ಯತೆ ಕೂಡ ಇದೆ.

ಮಾಲ್ ಮಾಲ್ಗಳಲ್ಲಿ ಹಲವಾರು ವಿಧವಾದ ವಸ್ತುಗಳನ್ನು ನೋಡಬಹುದು ಅಲ್ಲೇ ನಮಗೆ ಸಿಗಬಹುದಾದ ಎಲ್ಲಾ ವಸ್ತುಗಳು ಸಿಗುತ್ತದೆ